ಮೈಸೂರಲ್ಲಿ ಹಬ್ಬಬ ಅಂದ್ರೆ ನಾವ್ ನೊಡಿರೋ ಮಟ್ಟಕ್ ಮೂರ್ ಪಾರ್ಕ್ ನೋಡಿದಿನಿ ಅದ್ರಲ್ಲು ರಾಜಕುಮಾರ ಪಾರ್ಕು ವಿಷ್ಣುವರ್ಧನ ಪಾರ್ಕು ಮತ್ತೆ ಅರ್ಮನೆ ಪಕ್ಕದಲ್ಲಿ ಇರೋ ಪಾರ್ಕು ಮೂರ್ ಪಾರ್ಕಲ್ಲಿ ನಂಗೆ ತುಂಬಾ ಇಷ್ಟವಾದ್ ಪಾರ್ಕ್ ಅಂದ್ರೆ ರಾಜಕುಮಾರ ಪಾರ್ಕು ಅಲ್ಲಿ ಎಲ್ಲಾ ತರ ಆಟಗಳು ಎಲ್ಲಾ ತರ ವಾತವರಣ ಏನೋ ಒಂತರ ಚೆನಾಗಿದೆ ನಮ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಹೋಗ್ತಿದ್ರು ಅಲ್ಲಿಗೆ ರಾಜಕುಮಾರ ಪಾರ್ಕ್ಗೆ .

ಎಲ್ಲಾ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಟಿ_ಟಿ ಅಲ್ ಹೋದ್ರೆ ಏನೋ ಒಂಥರ ಮಜ ಅಂತ ಒಳಗಡೆ ಎಲ್ಲ ಏನೋ ಒಂತರ ಸೀಟ್ಗಲ್ಲೆಲ್ಲ ಜಾಸ್ತಿ ಅಯ್ತೆ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬೋದು ಅಂತ ಹೇಳ್ತಿದ್ರು ಟಿ_ಟಿ ಏನ್ ಅಷ್ಟೊಂದ್ ನಾನ್ ನೋಡಿಲ್ಲಾ ಮತ್ತೆ ಹೋಗು ಇಲ್ಲ ಅದ್ರಲ್ಲಿ ನಮ್ ಅಪ್ಪಂಗೆ ಹೇಳಿದಿನಿ ಕರ್ಕೊಂಡ್ ಹೋಗು ಅಂತ ನಮ್ ಅಪ್ಪ ಬಾ ಬಾ ಅಂತಿದ್ರು ನಾ ಇನ್ನ ಹೋಗಿಲ್ಲ ಯಾವಾಗ್ಲಾದ್ರೂ ಹೋಗಿ ಅದ್ರ್ ಅನುಭವನ ಪಡ್ಕೋಬೇಕು.

ನಮ್ಮ ನಮ್ ಅಪ್ಪ ಚೆನಾಗ್ ಕೆಲಸ ಮಾಡ್ತಾರೆ. ಮತ್ತೆ ಗಾರೆ ಕೆಲ್ಸ ಕಲ್ತಿನುವೆ ಯೂಸ್ ಆಗುತ್ತೆ ತುಂಬಾ. ಇವಾಗ ಕೂಲಿ ಎಲ್ಲ ಜಾಸ್ತಿ ಮಾಡಿದ್ದಾರೆ. ನಮ್ ಅಪ್ಪಂಗೆ ಅಮೌಂಟ್ ಎಲ್ಲ ಜಾಸ್ತಿ ಕೊಡ್ತಾರೆ. ಇವಾಗ ಅದ್ರಿಂದ ಅದುನ್ನ ದುಡ್ದಿ ನಮುನ್ನ ಸಾಕ್ತಿರೋದು. ಗಾರೆ ಕೆಲ್ಸಗಳನ್ನು ಕಲೀರಿ ಎಲ್ಲರೂ .

ಮೊದ್ಲೆಲ್ಲಾ ಬ್ಯಾಂಕಿಗೆ ಹೋಗ್ಬೇಕಿತ್ತು. ಜನಗಳಿಗೆ ಗೊತ್ತಿರ್ಲಿಲ ಹೀಗ ಅದುನ್ನು ಹೇಳ್ಕೊಡ್ತಿದಾರೆ. ಅಲ್ಗೇಲ್ಲ ಹೋಗ್ಬೇಡಿ ಇಲ್ಲೆ ಬನ್ನಿ ಪೋಸ್ಟ್ ಆಫೀಸ್ ಗೆ ಕೊಡ್ತಿವಿ ಅಂತ. ನಿಮ್ ಫ್ರೆಂಡ್ಸ್ ಪೋಸ್ಟ್ ಏನಾದ್ರು ಕಲ್ಸದ್ರೆ ಅದೇ ಪೋಸ್ಟ್ ಗೆ ಬರುತ್ತೆ. ನಮೂರಲ್ಲಿ ನಾನ್ ಅದೇ ಪೋಸ್ಟ್ ಗೆ ಹೋಗಿ ತಗೋಳದು.

ನಂಗೆ ಹಾಸ್ಟೆಲ್ ಗೆ ಹೋಗೋಕೆ ತುಂಬ ಇಷ್ಟ. ಅದ್ರಲ್ಲು ಹಾಸ್ಟೆಲ್ ಅಲ್ಲಿ ಬೆಳೆಯಕ್ಕೆ ಇನ್ನು ಇಷ್ಟ. ಬಟ್ ನಮ್ ಮನೇಲಿ ನಮ್ ಅಮ್ಮ ಕಳ್ ಸಲ್ಲ. ಮನೇಲೆ ಇರು. ಯಾಕ್ ಹಾಸ್ಟೆಲ್ ಗೆ ಹೋಗ್ತ್ಯಾ ಅಂತ ಬೈತಾರೆ. ನಂಗೆ ಫ್ರೆಂಡ್ಸ್ ಜೊತೆ ಅಲ್ಲಿ ಏನೋ ಒಂತರ ಹಾಸ್ಟೆಲ್ ಅಲಿ ಚೆನಾಗಿದ್ ವಾತಾವರಣ ಅಲ್ಲೇ ಇರ್ಬೋದು ನಮ್ ಕೆಲ್ಸಗಳ್ನ ನಾವೇ ಮಾಡೋದನ್ನ ಕಲ್ತ್ಕೋಬೋದು ಅಲ್ಲಿ ಹಾಸ್ಟೆಲ್ ಗಳಲ್ಲಿ.